ಇಲ್ಲಿ ಮೂರು ರೀತಿಯ ಬೆಳ್ಳಿಯ ಒಂದು ದೀಪವನ್ನು ನಾವು ನೋಡಬಹುದು ಒಂದೊಂದು ಸೈಜಲ್ಲಿ ಇದ್ದಾವೆ ಮತ್ತು ದೀಪಗಳು ಉದ್ದವಾಗಿದ್ದಾವೆ.

ಇದು ಒಂದು ತುಂಬಾ ದೊಡ್ಡದಾದ ಆಟದ ಮೈ ಧಾನವಾಗಿದೆ ಇಲ್ಲಿ ತುಂಬಾ ಜನರು ಆಟವಾಡುತ್ತಿದ್ದಾರೆ ಒಂದು ಕಾಂಪೌಂಡನ್ನು ನಾವು ನೋಡಬಹುದು.

ಇದು ಒಂದು ಬಸ್ ನಿಲ್ದಾಣವಾಗಿದೆ ಇಲ್ಲಿ ತುಂಬಾ ತರಹದ ಬಸ್ ಗಳನ್ನು ನಾವು ನೋಡಬಹುದು ಮತ್ತೆ ಇಲ್ಲಿ ಬೈಕ್ ಸ್ಕೂಟಿಯನ್ನು ಕೂಡ ನಿಲ್ಲಿಸಿದ್ದಾರೆ.

ಸುತ್ತಲೂ ಮರ ಗಿಡಗಳನ್ನು ಇಲ್ಲಿ ಬ್ಯಾಗ್ ಗಳನ್ನು ಹಾಕಿದ್ದಾರೆ ದೂರದಲ್ಲಿ ಬಿಲ್ಡಿಂಗ್ ಗಳನ್ನು ಸಹಾ ನೋಡಬಹುದಾಗಿದೆ.

ಇದು ಒಂದು ಸ್ಟೋರಾಗಿದೆ ಇಲ್ಲಿ ಬ್ಯಾಗುಗಳನ್ನು ನಿಯತುಬಿಟ್ಟಿದ್ದಾರೆ. ಮತ್ತು ಪಿನ್ನುಗಳನ್ನು ನಾವು ಸಹ ಇಲ್ಲಿ ನೋಡಬಹುದಾಗಿದೆ.

ಮತ್ತು ವಿಗ್ರಹಗಳ ರೀತಿ ಕೆತ್ತನೆಯನ್ನು ಮಾಡಲಾಗಿದೆ ಮಧ್ಯದಲ್ಲಿ ಒಂದು ಅಶೋಕ ಚಕ್ರ ರೀತಿ ಒಂದು ಚಕ್ರದ ಕಂಬವನ್ನು ನಿಲ್ಲಿಸಿದ್ದಾರೆ.